ಹೊ ಹೋಇ ಇಷ್ಟೊಂದು ತರ ಬುಕ್ ಗಳು ಇದಾವ ಏನಪ್ಪಾ ಯಾವ ಬುಕ್ಕು ಕಳೆದು ಯಾವ ಬುಕ್ಕು ಬಿಡದು ಅನಾಥರ ಹಾಲಂತ ರೂಲ್ ಅಂತ ಶಾರ್ಟ್ ಅಂತ ಲಾಂಗ್ ಅಂತ ಬಾರಿ ಬಾರಿ ಬುಕ್ ಗಳು ಇರ್ತಾವ ತುಂಬಾ ಬೇರೆ ಬೇರೆ ತರ ಇರ್ತಾವ.

ಇದು ಗವರ್ನಮೆಂಟ್ ಬಸ್ಟ್ಯಾಂಡ್ ಫೋಟೋ ಗವರ್ನಮೆಂಟ್ ಬಸ್ಟ್ಯಾಂಡಲ್ಲಿ ಕೂತುಕೋನಕ್ಕೆ ಚೇರ್ ಹಾಕಿರ್ತಾರೆ ಹೋಪೊಯ್ ಆ ಚೇರ್ ಇಲ್ಲಾಂದ್ರೆ ಬಸ್ ಕೊಸ್ಕರ ಕಾಯಾಕಾಗುತ .

ಆ ಚಿಕ್ ಚಿಕ್ ಮರಗಳನಲ್ಲ ಕಟ್ ಮಾಡಿಕೊಂಡು ಸೆಂಡ್ ಮಾಡ್ಕೊಂಡು ಎಲ್ಲ ಜೋಡಿಸಿ ಆಮೇಲೆ ಪೈಂಟ್ ವರ್ಕ್ ಮಾಡುತ್ತಾರೆ ಚೆನ್ನಾಗಿ ಒಣಗಬೇಕು ಪೈಂಟ್ ಹಂಗಾದ್ರೆ ಚೆನಾಗಿರದು.

ಇದು ದೇವಸ್ಥಾನ ಗರ್ಭ ಗುಡಿ ಫೋಟೋ ಗರ್ಭ ಗುಡಿ ಫೋಟೋ ಏನ್ ನೆನಪ್ ಐತೆ ಅಂದ್ರೆ ಅಲ್ಲಿ ಪೂಜಾರಪ್ಪನ್ ಬಿಡ್ಟ್ರೇ ಇನ್ನು ಯಾರು ಬರಾಕಿಲ್ಲ.

ದೇವ್ನ ನೋಡಕ್ಕೆ ಆದರು ಬೆಳಕಾದ್ರು ಬೇಡ್ವಾ ಲೈಟ್ ಹಾಕಿರುಲ್ಲ ಏನು ಹಾಕಿರೋಲ್ಲ ದೇವರನ್ನ ನಿಧಾನವಾಗಿ ನೋಡ್ಕೊಂಡು ಹೋಗೋಕೆ ಬಿಟ್ಬಿಟಾರೆ ಒಬ್ಬರೊಬ್ಬರು ಪಟಪಟ ಅಂತ ಕಳ್ಸ್ಬಿಡ್ತಾರೆ ದೇವರ ನೋಡಕ್ಕೆ ಬಿಡಲ್ಲ.

ಇದು ಪ್ಲೇನ್ ದೋಸೆ ಪ್ಲೇನ್ ದೋಸೆಗೆ ಬರೀ ಚಟ್ನಿ ಕೊಟ್ಟಿದ್ದಾರೆ ಮಸಾಲ ದೋಸೆ ಆದ್ರೆ ಆಲೂಗಡ್ಡೆ ಪಲ್ಯ ಮತ್ತೆ ಕಾರ ಎಲ್ಲ ಹಾಕಿ ಕೊಡ್ತಾರೆ ಅದು ಚೆನ್ನಾಗಿರುತ್ತೆ ಜೊತೆಯಲ್ಲಿ ಸಾಗು ಕೊಟ್ಟಿರುತ್ತಾರೆ.

ಇದ್ರಿಂದ ಟೈಮ್ ಕೂಡ ತುಂಬ ಚೆನ್ನಾಗಿ ಪಾಸ್ ಆಗುತ್ತೆ.

ಇವರು ಪ್ರೀತಿಗೆ ಒಂದು ಸಂಕೇತ ಏಕೆಂದ್ರೆ ರಾಧಾ ಕೃಷ್ಣ ಇಬ್ಬರು ಕೂಡ ಇಷ್ಟಪಡ್ತಿದ್ರೂನು ಇಬ್ಬರು ಜೊತೆಗೆ ಸೇರಕ್ಕೆ ಆಗಲಿಲ್ಲ ಆದ್ರೂನು ಕೂಡ ಅವರ ಪ್ರೀತಿ ನಿಸ್ವಾರ್ಥವಾಗಿತು.

ಇದು ಯಾವುದೋ ಸ್ಕೂಲ್ದು ಫ್ಯಾಂಗ್ಷನ್ ದು ಅದ್ರಲ್ಲಿ ಡಾನ್ಸ್ ಪರ್ಫಾರ್ಮೆನ್ಸ್ ಕೋಟಿರದು.